ಕಂಪಲ್ಸರಿ ಅಂತ ಅನ್ಸೋದು ಒಂದು ಅಂಬಾಸಿಡರ್ ಕಾರು ಮತ್ತೊಂದು ಮಹಾತ್ಮಾ ಗಾಂಧೀಜಿ ಅಥ್ವಾ ಯಾವ್ದಾದ್ರು ಫ್ರೀಡಂ ಫೈಟರ್ ದೊಂದು ಸ್ಟ್ಯಾಚ್ಯೂ .

ಅಹ್ಹ್ ಒಳ್ಳೆ ಫನ್ ಫ್ರೆಂಡ್ಸ್ ಜೊತೆ ಹೋದಾಗೆಲ್ಲಾ ಒಳ್ಳೆ ಮಜಾ ಮಾಡಬಹುದು.

ಅಹ್ಹ್ ಲೋಡ್ಜಿಂಗ್ ಅನ್ನೋದು ತುಂಬಾ ನೆಕ್ಸ್ಟ್ ಲೆವೆಲ್ ಗೆ ಇಂಪ್ರೂವ್ ಆಗಿದೆ. ಇವಾಗ ಇವಾಗ ಜನ ಮುಂಚಿನ ತರ ಬರಿ ಎಲ್ಲೋ ಮಲ್ಕೋಳ್ಳೋಕೆ ಜಾಗ ಸಿಕ್ಕರೆ ಅಂತಾ ನೋಡ್ತಿಲ್ಲಾ. ಸೇಫ್ಟಿ ನೋಡ್ತಾರೆ ಸೇಫ್ಟಿ ನಲ್ಲಿ ಸೆಕ್ಯೂರಿಟಿ ಎಷ್ಟಿದೆ ಅಂತ ನೋಡ್ತಾರೆ ಮತ್ತೆ ಪ್ರೈವೆಸಿ ಗೆ ಏನಾದ್ರು ಹಾರ್ಮ್ ಆಗತ್ತಾ ಅಂತ ಚೆಕ್ ಮಾಡ್ತಾರೆ .

ಸೊ ಆತರ ಎಲ್ಲಾ ಇಂಪ್ರೂವ್ ಆಗಿದೆ ಇವಾಗ--

ಇನ್ ದಿಸ್ ಕಡೆ ಪಂಚೆ ಶಲ್ಯ--